ಇದೊಂದು ತುಂಬಾ ದೊಡ್ಡದಾದ ಎತರವಾದ ಕಟ್ಟಡ ಅಗಿದೂ ಕಟ್ಟಡ ಚೆನ್ನಗಿ ಕಾಣುತ್ತಿದು ಕಟ್ಟಡವು ತುಂಬಾ ಚೆನ್ನಾಗಿ ಕಾಣಿಸುತ್ತಿದು --

ನೂಡಲು ತುಂಬಾ ಚೆನ್ನಾಗಿ ಕಾಣಿಸುತ್ತಿದೆ ಸುತ್ತಲೂ ಗಿಡ ಮರಗಳಿವೆ.